ಮತ್ತು ಇಲ್ಲಿ ಒಬ್ಬ ಫೋಟೋ ವನ್ನು ತೆಗೆಯುತ್ತಿದ್ದಾನೆ.

ಹಾಗೂ ಒಂದು ಸ್ಕೂಟಿ ಇದೆ ಮತ್ತು ಆಜು ಬಾಜು ದೊಡ್ಡದಾದಂತಹ ಬಿಲ್ಡಿಂಗ್ ಗುಳಿವೆ.

ಮದುವೆ ಹಾಲೋ ಏನ್ ಫುನ್ಕ್ಷನ್ ಹಾಲೋ ಗೊತ್ತಿಲ್ಲ ಒಟ್ ಎಲ್ಲರೂ ಕುಂತು ಊಟ ಮಾಡುತ್ತಿದ್ದಾರೆ.

ಇಬ್ಬರು ಹುಡುಗಿಯರು ದೀಪ ಅನ್ನು ಹಿಡಿದು ಹ್ ಹ್ ಒಬ್ಬ ಗುರೂಜಿ ಇದ್ದಾರೆ.

ಮತ್ತು ಅಂಗಡಿಯ ಬಾಜುಕು ಪ್ಯಾಷನ್ ಬಿಗ್ ಬಾಸ್ ಎಂದು ಅಂಗಡಿಯ ಹೆಸರು ಬರೆಯಲಾಗಿದೆ.

ಈ ಒಂದು ಚಿತ್ರದಲ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲಾ ವಿಭಾಗ ಕೊಪ್ಪಳ ಎಂದು ಈ ಶಾಲೆಯ ಹೆಸರು ಇದೆ.

ಹಾಗೂ ಒಬ್ಬ ಸರೋಇದ್ದಾರೆ ಏನು ಇವರು ಒಂದು ಹಗ್ಗವನ್ನು ಹಿಡಿದುಕೊಂಡು ಏನೋ ಅಳೆಯುತ್ತಿದ್ದಾರೆ.

ಅವೊಂದು ಕಂಬವೂ ಕೂಡ ಇದೆ ಕೇಸರಿ ಬಿಳಿ ಹಸಿರು ಒಂದು ಮನೆಯೂ ಇದೆ ಒಂದು ಇದೊಂದು ಹೊಲ ಇದೆ.

ಹಾಗೂ ಆ ಬಿಲ್ಡಿಂಗ್ ಆಚೆ ಆ- ಕಾರಿನ ಆಚೆಗೆ ದೊಡ್ಡದಾದ ಬಿಲ್ಡಿಂಗ್ ಕೂಡ ಇದೆ.

ಇದು ಒಂದ ಹಾಸ್ಟೆಲ್ ಇ ಹಾಸ್ಟೆಲ ನ ಹೆಸರು ಸರ್ಕಾರಿ ಮೆಟ್ರಿಕ ನಂತರ ಬಾಲಕರ ವಸತಿ ನಿಲಯ ತಾಲೂಕ ಜಿಲ್ಲಾ ಕೊಪ್ಪಳಾ--

ಭಾಗ್ಯನಗರದಲ್ಲಿದೆ ಈ ಒಂದು ಹಾಸ್ಟಲ ಈ ಹಾಸ್ಟೆಲಿನ ಹೊರಗೆ ಎರಡು .]

ಹಾಗೂ ರುಮಾಲು ಕೂಡ ಹಾಕಿದ್ದಾರೆ ಶಾಲು ಕೂಡ ಹಾಕಿದ್ದಾರೆ ಇಲ್ಲಿನ ಜನರು.

ಹಾಗೂ ಒಬ್ಬರು ಕಾರ್ ಗಾಡಿಯನ್ನು ತಗೊಂಡು ಹೋಗುತ್ತಿದ್ದಾರೆ ಒಬ್ಬರು ಟ್ಯಾಕ್ಸಿ ಗಾಡಿಯನ್ನು ತಗೊಂಡಿದ್ದಾರೆ ಸುತ್ತಮುತ್ತಲು ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳು ಆಗಿದೆ.

ಇಲ್ಲಿ ದೊಡ್ಡ ದೊಡ್ಡದಾದ ಮರಗಳು ಇ- ಕಾಣುತ್ತದೆ ಹಾಗೂ ಸಣ್ ಸಣ್ಣದಾದ ಗಿಡಮರಗಳು ಕೂಡ ಇಲ್ಲೆ ಇದೆ.

ಹಾಗು ಇಲ್ಲೇ ಎಲ್ಲೋ ನೋಡ್ತಾ ಇದ್ದಾನೆ ಇದು ಒಂದು ಗಾರ್ಡನ್ ಎಂದು ಹೇಳಲಾಗಿದೆ.

ಇದು ಒಂದು ಮಧ್ಯಪಾನಿನ ಅಂಗಡಿ ಈ ಅಂಗಡಿಯಲ್ಲಿ ಎಲ್ಲಾ ದಾರಾದ ಎಲ್ಲ ತರಹದ ಮತ್ತೆ ಎಲ್ಲ ತರ ಸಿಗುತ್ತದೆ ಈ ಅಂಗಡಿಯಲ್ಲಿ.

ಇದು ಒಂದು ಸಣ್ಣ ಕಿರಾಣಿ ಅಂಗಡಿ ಈ ಕಿರಾಣಿ ಅಂಗಡಿಯಲ್ಲಿ ಇಲ್ಲಾ ತರ ಹದ ಬುಡಿನ್ ಡಬ್ಬಿಯಲ್ಲಿ ಇಲ್ಲಾ ತರಹದ ತಿನಿಸು ಗಳು--

ಹಾಗೂ ಕ- ಕುರ್ಕುರೆಗುಳ್ ಕೂಡ ಇದೆ ಫೇರ್ ಅಂಡ್ ಲವ್ಲಿ ಕೂಡ ಇದೆ ಮತ್ತೆ ಫೋನ್ ಪೇ ಮಾಡ್ಲಿಕ್ಕೆ ಸ್ಕ್ಯಾನರ್ ಕೂಡ ಇದೆ.

ಹಗ್ಲೂ ಒಬ್ಬನ್ ಇಲ್ಲಿ ಕುಂತು ಮಾರಾಟವನ್ನು ಮಾಡುತ್ತಿದ್ದಾನೆ.

ಆ ಹೊಲದ ಮುಂದೆ ದೊಡ್ಡದಾದ ಒಂದು ಮರ ಕೂಡ ಇದೆ ತೆಂಗಿನ ಮರ.

ಒಂದು ಪ್ಲೇಟ್ ಕೊಡ ಇದೆ ಗೋಲಿಯನ್ನು ಆಕಳಕ್ಕೆ ಒಂದು ಕೆಂಪು ಮತ್ತು ಒಂದು ನೀಲಿಯ ಡಬ್ಬಿ ಮೇಲೆ ಇದೆ.

ಅ ಕೋಟೆಯದೊಳಗೆ ದೊಡ್ಡ ಕರು- ಕಲ್ಲುಗಳಿವೆ ಹಾಗೂ ಈ ಕೋಟೆಯನ್ನು ಕೆತ್ತಿದ್ದಾರೆ ಸುಂದರವಾಗಿ.

ಹಾಗೂ ಎದ್ದು ಮತ್ತು ಕುಂತು ಕುಳ ಕೆಲವರು ನೋಡಿ ಸಂಭ್ರಮಿಸುತಿದ್ದಾರೆ ಕೆಳಗಡೆ ಹುಳಗಳು ಕೂಡ ಇದೆ ಮರಗಳು ಕೂಡ ಕಾಣ್ತಾ ಇವೆ.

ಇದು ಒಂದು ಮದುವೆ ಶೂಟಿಂಗ್ ಮದುವೆ ಶೂಟಿಂಗ ಲ್ಲಿ ಎ- ಫೋಟೋ ವನ್ನು ಹೊಡೆಯುತ್ತಿದ್ದಾರೆ.

ಇದು ಒಂದು ಮಳೆ ಇದು ಒಂದು ಸುಂದರವಾದ ಮನೆ ಈ ಮನೆಯ ಹೊರಗಡೆ ಕೂಡ ಇದೆ.